ಈ ಚಿತ್ರದಲ್ಲಿ ಒಂದಿಷ್ಟು ಜನರು ಡ್ಯಾನ್ಸ್ ಮಾಡುವಂತಹ ದೃಶ್ಯ ಕಾಣ್ತಾ ಇದೆ.

ಈ ಚಿತ್ರದಲ್ಲಿ ಒಂದು ಮೂರು ಅಂತಸ್ತಿನ ಕಟ್ಟಡ ಕಾಣಿಸುತ್ತಾ ಇದೆ. ಇಲ್ಲಿ ತುಂಬಾ ಜನರು ಮುಸ್ಲಿಮರು ಕುಳಿತಿರುವಂತ ದೃಶ್ಯ ಕಾಣತ್ತಾ ಇದೆ.

ಬಹುಶಃ ಇದು ಯಾವುದೋ ಒಂದು ಹಬ್ಬ ಹರಿದಿನಗಳಲ್ಲಿ ಧಾರ್ಮಿಕ ಸಭೆಯಲ್ಲಿ ಇರುವಂತಹ ದೃಶ್ಯ.

ಇಲ್ಲಿ ಒಬ್ಬ ಹುಡುಗ ಸೈಕಲನ ಹಿಡಿದು ನಿಂತಿರುತ್ತಾನೆ

ಈ ಚಿತ್ರದಲ್ಲಿ ಸ್ಟೇಜ್ ಮೇಲಿನ ಕಾರ್ಯಕ್ರಮ ನಡಿತಾ ಇದೆ ಇಲ್ಲಿ ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ

ಈ ಚಿತ್ರದಲ್ಲಿ ಒಂದು ಜಾತ್ರೆ ನಡೀತಾ ಇದೆ ಆ ರಾತ್ರಿಯ ಸಮಯ ಇಲ್ಲಿ ಟ್ಯಾಬ್ಲೂಗಳನ್ನ ಕೊಂಡೊಯ್ಯುವಂತ ದೃಶ್ಯಕಾಣತ್ತಾಯಿದೆ.